ಈ ಚಿತ್ರದಲ್ಲಿ ನೋಡುವುದೇನಪ್ಪಾ ಅಂತ ಅಂದ್ರೆ ಇದು ಒಂದು ಕಂಪನಿ ಆಗಿದೆ.

ಬ್ಲಾಕ್ ಅಂಡ್ ವೈಟ್ ಅಂಡ್ ಚೋಕಲೆಟ ಕಲರ್ ದರದಲ್ಲಿ ಇಂದಿರ ತಕ್ಕಂತ ಗ್ರಾನೈಟ್ ಕಲ್ ಆಗಿದೆ.

ಈ ಗ್ರಾನೈಟ್ ಕಲ್ಲಿನ ಪಕ್ಕದಲ್ಲಿ ಇನ್ನೊಂದು ಬಾಜ್ ಬ್ರಾಂಡೆಡ್ ಕಲ್ಲನ್ನು ಹೊಂದಿಸಿ ಇಟ್ಟಿದ್ದಾರೆ.

ಐದು ಬಾತುಕೋಳಿ ಇದ್ದಾವೆ ಮತ್ತು ಎರಡು ಬಾತುಕೋಳಿಗಳು ನೀರು ಕುಡಿಯುತ್ತಿದ್ದಾವೆ.

ಮತ್ತು ನೀರಿನ ಒಳಗಡೆ ನೀರಿನ ಒಳಗಡೆ ಒಂದು ಗೋಣ್ ಇಟ್ಟಿದೆ ಮತ್ತು ಅದರ ಪಕ್ಕದಲ್ಲಿ ಒಂದು ನಿಂತ್ಕೊಂಡು ನೋಡುತ್ತೇವೆ.

ಈ ಚಿತ್ರದಲ್ಲಿ ನೋಡುವುದು ಏನಪ್ಪಾ ಅಂತ ಅಂದ್ರೆ ಇದು ಒಂದು ಹೊಟ್ಲು ಅಂತ ನೆ ಹೇಳಬಹುದು.

ಈ ಚಿತ್ರದಲ್ಲಿ ನೋಡುವುದ ಏನಪ್ಪ ಅಂತ ಅಂದ್ರೆ ಇದು ಒಂದು ಗ್ರಾನೆಟ್ ಗ್ರಾನೆಟ್ ಕಲ್ಲಿನ ಫ್ಯಾಕ್ಟರಿ ಆಗಿದೆ.

ಹೂ ವೈಟ್ ಕಲರ್ ಬ್ಲಾಕ್ ಕಲರ್ ಕಾಣ್ತಿ--

ಒಂದು ಬಾಜ್ ಬೋರ್ಡ್ ಹಾಕಿದ್ದಾರೆ ಮ್--

ಮತ್ತು ಒಂದು ಲಿಫ್ಟ್ ಕೂಡ ರೆಡಿ ಮಾಡ್ಸಿದ್ದಾರೆ ಫ್ಯಾನ್ ಕೂಡ ರೆಡಿಮಾ ಫ್ಯಾನ್ ಇದು ಕೂಡ ಇದೆ ಈ ರೂಮಲ್ಲಿ.

ಇದು ಒಂದು ಕೆಬ್ಬಿಂದ್ ಅಂಗಡಿನೆ ಅಂತಾನೆ ಹೇಳ್ಬೋದು.

ಕಾಡಿನ ಒಳಗಡೆ ಒಂದು ಸಣ್ಣ ದಾರಿ ಇದೆ ಸಣ್ಣ ದಾರೀಲಿ ಕಬ್ಬಿಣದಿಂದ ಕಬ್ಬಿಣ ರೌಂಡ್ ಶೇಪ್ ಮಾಡಸಿದ್ದಾರೆ.

ಇದಕ್ಕೆ ಗೋಲ್ಡನ್ ಕಲರ್ ಡೆಕೋರೇಷನ್ ಮಾಡಿದಾರೆ ಮೇಲೆ--

ಅರಡಲಿ ನೋಡುವುದೇನಪ್ಪಾ ಅಂತ ಅಂದ್ರೆ ಈ ಒಂದು ಕಾರಿಗೆ ಹೂವಿನಿಂದ ಡೆಕೋರೇಷನ್ ಮಾಡಿದ್ದಾರೆ ಮತ್ತು ಕೆಂಪು ಗುಲಾಬಿಯಿಂದ--

ಈ ಚಿತ್ರದಲ್ಲಿ ನೋಡುವುದೇನಪ್ಪ ಅಂತಂದರೆ ಅದು ಒಂದು ಟ್ರಾಲಿ ಆಗಿದೆ.

ಮತ್ತು ಈ ಟ್ರಾಲಿಗೆ ಹೆಸರು ಯಮನುರು ಜಿ ಅಂತ ಹಾಕ್ಸಿದ್ದಾರೆ.

ಒಂದರ ಮೇಲೆ ಸ್ವೀಟ್ ಡಬ್ಬೆಯನ್ನು ಒಂದರ ಪಕ್ಕದಲ್ಲಿ ಒಂದರ ಪಕ್ಕದಲ್ಲಿ ಇಟ್ಟಿ--

ಮತ್ತು ಇನ್ನೊಬ್ಬ ಮನುಷ್ಯ ಕಟಿಂಗ್ ಶಾಪ್ ನ ಪಕ್ಕದಲಿ ಇದಾನೆ.

ಸ್ಕೂಟಿ ಇದೆ ಮತ್ತು ಅದರ ಪಕ್ಕದಲ್ಲಿ ಒಂದು ಮೆಡಿಕಲ್ ಕೊಡ ಕಾಣ್ತಾ ಇದೆ.

ಮತ್ತು ಇನ್ನೊಂದ್ ಕೇಸರಿ ಕಲರ್ ಬೆಂಚ್ ಚಾಕ್ಲೆಟ್ ಕಲರ್ ಬೆಂಚ್ ಕೂಡ ಕಾಣ್ತಾ ಇದೆ.

ಈ ಚಿತ್ರದಲ್ಲಿ ನೋಡುವುದೇನಪ್ಪ ಅಂತಂದ್ರೆ ಒಂದು ಆಟೋ ಇದೆ ಆಟೋದ ಒಳಗಡೆ ಒಬ್ಬ ಮನುಷ್ಯ ಕುಂತಿದ್ದಾನೆ.

ಗಾದಿ ಮತ್ತು ದಿಂಬು ಒಂದರ ಪಕ್ಕದಲ್ಲಿ ಒಂದರ ಪಕ್ಕದಲ್ಲಿ ಹಾಕಿ ಇಟ್ಟಿದ್ದಾರೆ.

ಮತ್ತು ಇದರ ಒಳಗಡೆ ಲೈಟಿಂಗ್ ಸರವನ್ನು ಇಳೆ ಬಿಟ್ಟಿದ್ದಾರೆ.

ಬಿಳೇ ಗೋಡೆಯಾಗಿದೆ ಇಟ್ಟಿಗೆ ಇದು ಮತ್ತು ಆ ಮನೆಯಲ್ಲಿ ಒಬ್ಬ ಮನುಷ್ಯ ನಿಂತ್ಕೊಂಡಿದ್ದಾನೆ.

ಈ ಕೊಕ್ಕರೆ ಒಂದು ಕಾಲನ್ನು ಮೇಲೆ ಎತ್ತಿದೆ ಮತ್ ಅದರ ಒಳಗಡೆ ನೀರಿದೆ.

ಅದರ ಪಕ್ಕದಲ್ಲಿ ಗ್ರೀನ್ ಕಲರ್ ಮತ್ತು ಸಸಿ ಸಸಿ ಕೂಡ ಕಾಣ್ತಾ ಇದೆ.

ಅಲ್ಲಿನ ಪಕ್ಕದಲ್ಲಿ ಉಸೆ ಇದೆ ಹುಸೆಗಿನ ಪಕ್ಕದಲ್ಲಿ ಒಂದು ಬುಟ್ಟಿ ಇದೆ.

ಮುಸ್ಲಿಮ್ಸ್ ಜನರು ಟೋಪಿ ತಲೆಗೆ ಹಾಕೊಂಡು ಕುಂತಿದ್ದಾನೆ ಮತ್ತು ಕುಂತಿದ್ದಾರೆ.

ಫಂಕ್ಷನ್ ಮಾಡಲು ಪಿಲ್ಲರ್ ನು ಹಾಕಿದ್ದಾರೆ ಅರು ಪಿಲ್ಲರ್ ಗಳಿವೆ ಮತ್ತು ಆರು ಪಿಲ್ಲರ್ ಗೆ --

ಲೈಟಿನಿಂದ ಡೆಕೋರೇಷನ್ ಮಾಡಿದ್ದಾರೆ ಡೆಕೋರೇಷನ್ ತುಂಬ ಚೆನ್ನಾಗಿದೆ.

ಒಬ್ಬವ ಇಬ್ರು ಮನುಷ್ಯರು ಬ್ಯಾಗ್ ಹಾಕೊಂಡು ಕುಳಿತಿದ್ದಾರೆ ಒಬ್ಬ ಮಾಲಕ ಕೂಡ ಕುಂತಿದ್ದಾನೆ.

ಒಬ್ಬ ಮನುಷ್ಯನನ್ನು ಬ್ಲಾಕ್ ಕಲರ್ ಬ್ಯಾಗನ್ನು ಗಮನಿಸು ಬ್ಯಾಗ್ ಕಲರ್ ಬ್ಲೂ --

ಹಾಗು ಇಲ್ಲಿ ದೇವಸ್ಥಾನದ ಪಕ್ಕದಲ್ಲಿ ಬ್ಲಾಕ್ ಕಲರ್ ಪೈಪ್ ಕೊಡ ಕಾಣ್ತಾ ಇದೆ.

ಟ್ರಾಲಿಗೆ ಕಬ್ಬಿಣದಿಂದ ಜಾಲ್ರಿಯನ್ನು ಮಾಡ್ಸಿ ಚೌಕನ್ಯಾಗ ರೆಡಿ ಮಾಡಿದ್ದಾರೆ.

ಬಸ್ ಸ್ಟಾಂಡಿನ ಒಳಗಡೆ ಒಬ್ಬ ಮನುಷ ನಿಂತಿದ್ದಾನೆ ಒಬ್ಬ ಮನ್ಶಾ --